ಹಾಗಲಕಾಯಿ ತಕ್ಕಡಿ ಇದೆ ಎಲ್ಲಾ ತರಕಾರಿಗಳನ್ನು ಸಪರೇಟ್ ಸಪರೇಟ್ ಆಗಿ ಜೋಡ್ಸಿದ್ದಾರೆ.

ಇಲ್ಲಿ ಒಂದು ಜಾರುಬಂಡಿಯಿದೆ ಅಲ್ಲೆ ಮುಂದೆ ಒಂದು ಕಲ್ಲಿದೆ ಅಲ್ಲೆ ಪೈಪ್ ಸಹಾ ಇದೆ ಆ ಕಲ್ ಮೇಲೆ ಒಂದು ಪಾಪು ಕೂತಿದೆ ಒಂದ್ ಪೈಪ್ ಹೋಗಿದೆ. ಅಲ್ಲೇ ಒಂದು--